ಈಳಿ ಒಂದು ಬಸ್ ಸ್ಟಾಂಡ್ ಐತಿ ಬಸ್ ಅಲ್ಲೂ ಹೋಗುತ್ತಾರೆ ಸ್ಕೂಲ್ ಕಾಲೇಜ್ ಇದು ವ್ಯಾನ್ ನಿಂತ್ಕೊಂಡಿದೆ.

ಅಷ್ಟು ದೊಡ್ಡ ಫಿಲಂ ಟಾಕೀಸ್ ನಲ್ಲಿ ಒಬ್ರು ಜನ ಇಲ್ಲ ಅಲ್ಲಿ ಇಬ್ರು ಏನು ಡಾನ್ಸ್ ಮಾಡುತ್ತಾರೆ ಅಲ್ಲಿ ನೋಡಕ್ಕೆ ಯಾರು ಇಲ್ಲ.

ವಾಚ್ ಮ್ಯಾನ್ ಕುರ್ತಿಕೊಳಕ್ಕೆ ಅದ್ರ್ ಮೇಲೆ ಒಂದು ಬೋರ್ಡ್ ಹಕೌರೆ ಆಫೀಸ್ ಇಂದು ಎಲ್ಲ ಕೆಲ್ಸ ಮಾಡಾಕ್ ಹೋಗುತ್ತಾರೆ.